ತಿರುಗಿ ನೋಡಿತಿವೆ ಇನೊಂದು ಕೆಲವು ಮರಿ

ಈ ಮಕ್ಕಳು ಕೈಯನ್ನು ಎತ್ತಿರುವುದನ್ನು ನಾವು ನೋಡುತ್ತೇವೆ ಆ ಮಕ್ಕಳೆಲ್ಲರೂ ಸಹ ಬ್ಲೂ ಕಲರ್ ಶರ್ಟ್ ಅನ್ನು ಹಾಕಿದ್ದಾರೆ ಮತ್ತು ಶುಗಳನ್ನು ಹಾಕಿದ್ದಾರೆ

ಇದೊಂದು ಟೇಬಲ್ ಆಗಿದೆ ಎಲ್ಲಾ ತರದವರು ಕುಳಿತಿದ್ದಾರೆ